ಈ ಚಿತ್ರವು ಒಂದು ಹೊರಗಿಂದ ತೆಗೆಯಲಾಗಿದೆ.

ಹಾಗು ಮ್ಯಾಲುಗಡೆ ಪೆನ್ನು ಗಳನ್ನು ಇಟ್ಟಿರುವುದನ್ನು ನಾವು ಗಮನಿಸಬಹುದು.

ಹಾಗೆ ಚಿತ್ರದಲ್ಲಿ ಬೆಡ್ರೂಮ್ ಮತ್ತು ದಿಮ್ಮ ಲೈಟ್ ಸಹ ಕಾಣುವುದಾಗಿದೆ.

ಈ ಚಿತ್ರದಲ್ಲಿ ಇಬ್ಬರು ವ್ಯಕ್ತಿಗಳನ್ನು ನಾವು ಕಾಣಬಹುದಾಗಿದೆ.

ಹಾಗು ಇದು ಮದುವೆ ಫಂಕ್ಷನ್ ಆಗಿರಬಹುದು.

ಹಾಗು ಹಿಂದೆಗಡೆ ಅಲಂಕಾರ ಮಾಡಿರುವುದನ್ನು ಕಾಣಬಹುದಾಗಿ--

ಹಾಗು ಇದರಲ್ಲಿ ಲೇಟ್ ಸಹ ಕಾಣಬಹುದಾಗಿದೆ ಮೇಡಂ .

ಹಾಗು ಈ ಚಿತ್ರದಲ್ಲಿ ಟೈಲ್ಸ್ ಹಾಕಿರುವುದನ್ನು ನಾವು ಕಾಣಬಹುದಾಗಿದೆ.

ಹಾಗು ಈ ಚಿತ್ರದಲ್ಲಿ ಒಂದು ದೊಡ್ಡದಾದ ಬೋರ್ಡ್ ಹಾಕಲಾಗಿದೆ.

ಹಾಗು ಇದೊಂದು ದೊಡ್ಡ ರೂಮ್ ಆಗಿರಬಹುದು.

ಈ ಚಿತ್ರವು ಒಂದ ಅಂಗಡಿಯಿಂದ ತೆಗೆಯಲಾಗಿದೆ.

ಈ ಚಿತ್ರದಲ್ಲಿ ಕೆಲವು ವ್ಯಕ್ತಿಗಳನ್ನ ಕಾಣಬೋದಾಗಿದೆ.

ಹಾಗೂ ಈ ಚಿತ್ರದಲ್ಲಿ ಬೈಕ್ ನಿಂತಿರುವುದನ್ನು ಕಾಣಬಹುದಾಗಿದೆ.

ಹಾಗು ಈ ಚಿತ್ರದಲ್ಲಿ ಲೈಟ್ ಹೊಳೆಯುವುದನ್ನು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಸುತ್ತಲು ಗ್ವಾಡೆ ಮತ್ತು ವಾದಲ್ಲಿಯನ್ನು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ಹಲವಾರು ವಸ್ತುಗಳನ ನಾವು ಕಾಣಬಹುದಾಗಿದೆ.

ಹಾಗೂ ದೂರದಲ್ಲಿ ಹಳೆವಾದ ಮನೆಗಳ ರೀತಿ ಕಾಣುವುದಾಗಿದೆ.

ಹಾಗು ಇದೋಂದು ರೂಮ್ ರೀತಿ ಕಾಣಬಹುದಾಗಿದೆ.

ಹಾಗು ಲೈಟಿನ ಬೆಳಕು ಹೊಳೆಯುವುದನ್ನು ನಾವು ವೀಕ್ಷಿಸಬಹುದಾಗಿದೆ.

ಈ ಚಿತ್ರದಲ್ಲಿ ಫ್ಯಾನ್ ಕಾಣಬಹುದು ಹಾಗು ಇ ಚಿತ್ರದಲ್ಲಿ ಲೈಟ್ ಸಹ ಕಾಣಬಹುದು.

ಇದರಲ್ಲಿ ಮತ್ತು ಬಲುನ ಸಹ ಕಾಣಬಹುದು.